ಈ ಚಿತ್ರವನ್ನು ಗಮನಿಸಿದರೆ ಹೋಟೆಲ ನ್ನು ತಿಳಿಯುತ್ತದೆ.

ಚಿತ್ರಣದಲ್ಲಿ ಹಲವಾರು ಕಾರ್ ಗಳು ಕೆಟ್ಟು ನಿಂತಿರುವುದನ್ನ ಇಲ್ಲಿ ಗಮನಿಸಬಹುದು.

ಒಬ್ಬ ವ್ಯಕ್ತಿ ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಿದ್ದಾನೆ.

ಚಿತ್ರಣದ ಮುಂಭಾಗದಲ್ಲಿ ಕಂದು ಬಣ್ಣದಲ್ಲಿ ಬೆಂಗಳೂರು ಪಬ್ಲಿಕ್ ಸ್ಕೂಲ್ ಎಂದು ಬರೆದಿದ್ದಾರೆ.

ಚಿತ್ರಣದ ಮುಂಭಾಗದಲ್ಲಿ ಹಲವಾರು ಬಣ್ಣದ ಲೈಟ್ ಗಳನ್ನು ಕಾಣಬಹುದು.

ಎಡಬಾಗದಲ್ಲಿ ಕುಳಿತುಕೊಳ್ಳಲು ಚೇರನ್ನು ಇಲ್ಲಿ ಗಮನಿಸಬಹುದು.

ಈ ಚಿತ್ರವನ್ನು ಗಮನಿಸಿದರೆ ಫಿಶ್ ಪಾರ್ಕ್ ಎಂಬ ಅಂಗಡಿಯನ್ನು ಕಾಣಬಹುದು.

ಚಿತ್ರಣದಲ್ಲಿ ಹಲವಾರು ಮರ ಗಿಡಗಳನ್ನು ಗಮನಿಸಬಹುದು.